ದೊಡ್ಡ ದೊಡ್ಡ ಮರಗಳೆಲ್ಲ ಕಾಣಿಸ್ತಾ ಇದಾವೆ.

ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಸಹ ಕಾಣಿಸುತ್ತ್--

ಇದು ಒಂದು ಹೋಟೆಲ್ ತರ ಕಾಣಿಸ್ತಾ ಇದೆ.

ಎರಡು ದೀಪಗಳು ಕಾಣುತ್ತಿವೆ ಲೈಟ್ ಗಳು ಕಾಣುತ್ತಿವೆ.

ಇದು ಒಂದು ಪೆಟ್ರೋಲ್ ಬಂಕ್ ಆಗಿದೆ.

ಒಳಗಡೆ ಫುಲ್ ವೈಟ್ ಕಲರ್ ಲೈಟುಗಳನ್ನು ಹಾಕಿದ್ದಾರೆ.

ಒಂದು ಶಾಪ್ ತರ ಕಾಣಿಸ್ತಾ ಇದೆ.

ಒಳಗಡೆ ವೈಟ್ ಕಲರ್ಸ್ ಲೈಟ್ ಎಲ್ಲ ಕಾನಸ್ತತಿ--

ಇಲ್ಲಿ ನಾಲಕ್ಕೂ ರೌಂಡ್ ಶೇಪಲ್ಲಿ ಟೇಬಲ್ ಮತ್ತು ಕುರ್ಚಿಗಳನ್ನ ಜೋಡ್ಸಿದಾರೆ.

ಮಧ್ಯದಲ್ಲಿ ಜೆ_ಡಬ್ಲ್ಯೂ ಕಿಚನ್ ಎಂದು ಬರೆಯಲಾಗಿದೆ.

ಮೈದಾನ ತುಂಬಾ ದೊಡ್ಡದಾಗಿದೆ ಸುತ್ತ ಮರ ಗಿಡಗಳಿಂದ ಕೂಡಿದೆ.

ಈ ಬಿಲ್ಡಿಂಗ್ ಮುಂದೆ ಒಂದು ಹಸು ನಿಂತಿದೆ.

ಒಂದು ಒಬ್ಬ ಸ್ಕೂಟಿ ಮೇಲೆ ನಿಂತಿದ್ದಾರೆ ಅಲ್ಲಿ ಖಾಲಿ ಸ್ಕೂಟಿ ಒಂದ ನಿಂತಿದೆ.

ಹಾಗೆ ಗ್ರೀನ್ ಕಲರ್ ವಾಲ್ ಕಾಣಿಸುತ್ತಿದೆ.